ಇದು ಒಂದು ಮ್ಯಾಟ್ . ಮ್ಯಾಟ್ ಅಂದ್ರೆ ಮನೆಯಲ್ಲಿ ಕಾಲು ಒರಿಸೋದಕ್ಕೆ--

ಯಾಬ್ ಇದೊಂದು ಕಾಲೇಜ್ . ಕಾಲೇಜ್ ಅಲ್ಲಿ ವಿದ್ಯಾರ್ಥಿ-ವಿದ್ಯಾರ್ಥಿನಿಯರು ಸೇರಿ ಪಾಠವನ್ನು ಕೇಳುತ್ತಾ ಇದ್ದಾರೆ. ಒಂದು ಶಿಕ್ಷಕರು ಅಥವಾ ಶಿಕ್ಷಕಿಯರು ಪಾಠವನ್ನು --

ಉಮ್ ಮಾಡ್ತಾ ಇದ್ದಾರೆ ಅಂದ್ರೆ ಒಳ್ಳೆಯ ಒಳ್ಳೆ ತರದಲ್ಲಿ ಮಾಡ್ತಾ ಇದ್ದಾರೆ. ಪಾಠವನ್ನು ವಿದ್ಯಾರ್ಥಿನಿಯರು ಚೆನ್ನಾಗ್ ಕೇಳ್ಕೊಂತ್--

ಆಹ್ಹ್ ಬಾಯ್ಸ್ ಹಾಕೊಳೋವಂಥ ಬಟ್ಟೆ ಇದು. ಇದರ ರೇಟ್ ತುಂಬಾ ನಾವ್ ಹೇಗ್ ತಗೋತೀವೋ ಹಾಗೆ ಇದರ ರೇಟ್ .

ಇದೊಂದು ಒಳ್ಳೆಯ ಪರಿಸರ ಅಂದ್ರೆ ಇಲ್ಲಿ ಜನರು ಆಹ್ಹ್ ಮಾರ್ನಿಂಗ್ ಟೈಮ್ --

ಇಲ್ಲಿ ವಿದ್ಯಾರ್ಥಿನಿಯರು ಕುತ್ಕೊಂಡು ಒಂದು ಪ್ರಾಜೆಕ್ಟ್ --